ಇದರ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ.

ಸೈಯದ್ ಬೈಕ್ ಸರ್ವಿಸಸ್ ಸೆಂಟರ್ ಆಲ್ ಬೈಕ್ --

ಪಕ್ಕದಲ್ಲಿ ಒಂದು ನೀರಿನ ಕ್ಯಾನ್ ಕೂಡ ಇದೆ.

ಎಂಬ ಸೂಚನಾ ಫಲಕವನ್ನು ಹಾಕಲಾಗಿದೆ ಅಲ್ಲಿ ಇಬ್ಬರು ವ್ಯಕ್ತಿಗಳ ಫೋಟೋ ಕೂಡ ಇದೆ.

ಇದರ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ ಆ ಬಾಗಿಲ ಬಳಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಅಲ್ಲಿ ಅನೇಕ ರೀತಿಯ ವ್ಯಕ್ತಿಗಳು ಚಲಿಸುತ್ತಿರುವುದನ್ನು ಗಮನಿಸಬಹುದಾಗಿದೆ.

ಇಲ್ಲಿ ಕಾಜು ಬಾದಾಮ್ ಪಿಸ್ತ ಕಾರಿಕ್ ಅಕ್ರೂಟ್--

ಹಾಗೂ ಅದರ ಮೇಲೆ ಅನೇಕ ರೀತಿಯ ಬಣ್ಣ ಬಣ್ಣದ--

ಅದರ ಒಳಗಡೆ ಅನೇಕ ರೀತಿಯ ಕೇಕ್ಸ್ ಗಳನ್ನು ತಯಾರಿಸಿ ಇಕ್ಕಾಲಗಿದೆ.

ಹಾಗು ಅಲ್ಲಿ ಅನೇಕ ರೀತಿಯ ದೊಡ್ಡ ದೊಡ್ಡ ಸಾಮಾನುಗಳಿವೆ.

ಈ ಬಾಗಿಲ ಬಳಿ ಹೊರಗಡೆ ಅನೇಕ ರೀತಿಯ--

ಇಲ್ಲಿ ಒನ್ ಅನೇಕ ರೀತಿಯ ವಾಹನಗಳು ನಿಂತಿವೆ.

ಸೂಚನಾ ಫಲಕದಲ್ಲಿ ಪ್ಯಾರಾ ಬಜರ್ ಸೂಪರ್ ಸೇವ್ ಊಪರ್ ಅಂತ ಬರೆಯಲಾಗಿದೆ.

ಇದರ ಒಳಗಡೆ ಅನೇಕ ರೀತಿಯ ವಸ್ತುಗಳು ಇಟ್ಟಿರುವುದನ್ನು ಗಮನಿಸಬಹುದಾಗಿದೆ.

ಅದರ ಒಳಗಡೆ ಹೋಗಲು ಒಂದು ದೊಡ್ಡದಾದ ಬಾಗಿಲು ಇದೆ.

ಸುತ್ತಮುತ್ತಲು ಅನೇಕ ರೀತಿಯ ಪೋಸ್ಟರ್ ಗಳನ್ನು ಒಳಗೊಂಡಿದೆ.

ಹಾಗು ಕಟ್ಟಡದ ಮೇಲೆ ವೀರಭದ್ರೇಶ್ವರ ಚೇಂಬರ್ಸ್ ಎಂದು ಬರೆಯಲಾಗಿದೆ.

ಅನೇಕ ರೀತಿಯ ಚಿಕ್ಕ ಪುಟ್ಟ ಗಿಡಗಳು ಕೂಡ ಇವೆ.

ಹಾಗೂ ಇಲ್ಲಿ ಒಂದು ಲೈಟ್ ಇದೆ.

ಹಾಗು ಹೊರಗಡೆ ಒಂದು ವಾಹನ ನಿಂತಿದೆ ಅಲ್ಲಿ ಇಬ್ಬರು ವ್ಯಕ್ತಿಗಳು ಕುಳಿತಿದ್ದಾರೆ.

ಟೈಯರ್ ಗಳು ಕಪ್ಪು ಬಣ್ಣವನ್ನು ಹೊಂದಿದೆ.

ಒಂದು ಮಸೀದಿ ಇದೆ ಇದರ ಒಳಗಡೆ ಬರಲು --

ಇದ್ರ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ.

ಈ ಸೂಚನ ಫಲಕದಲ್ಲಿ ಶ್ರೀ ಬಾಲಾಜಿ ಬೆಂಗಳೂರು ಅಯ್ಯಂಗಾರ್ ಬೇಕರಿ --

ಇಲ್ಲಿ ಹಲವು ತ ತದ್ ತರಕಾರಿಗಳನ್ನು ಸಾಲಿನಲ್ಲಿ ಇಟ್ಟುಕೊಂಡು--

ಹೀಗೆ ವಿಧವಿದವಾದ ತರಕಾರಿಗಳನ್ನು ಹಾಕಿಕೊಂಡು ಕೂಳಿತ್ತಿದ್ದಾರೆ.

ಇದರ ಒಳಗಡೆ ಬರಲು ಒಂದು ಬಾಗಿಲು ಇದೆ.

ಒಂದು ಫಂಕ್ಷನ್ ನಡೆಯುತ್ತಿದೆ ಸುತ್ತ ಮುತ್ತಲು ಬಣ್ಣ ಬಣ್ಣದ ಲೈಟ್ಸ್ ಗಳಿಂದ ಅಲಂಕರಿಸಲಾಗಿದೆ.

ಹಾಗೂ ಇಲ್ಲಿ ಎರಡು ಪುಟ್ಟ ಹುಡುಗರು ಕುಂತಿದ್ದಾರೆ.